ಹಾಗೆ ಒಳಗೆ ಬಕೇಟಿ ನಲ್ಲಿ ಹಲವಾರು ರೀತಿಯದ ಸರ್ವರ್ ಆಯಿಲ್ ಗಳನ್ನು ನಾವು ನೋಡಬಹುದು.

ಹಾಗೆ ಇದರ ಬಾಜು ಒಂದು ಮ್ಯೂಸಿಕ್ ಬಾರಿಸುವ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇವರು ಒಂದು ಕುರ್ಚಾದ ಮೇಲೆ ಕುಂತಿದ್ದಾರೆ ಎಂದು ಹೇಳಬಹುದು.

ಹಾಗೆ ಅವರ ಇಂದುಗಡೆ ವೈಟಿ ಬೋರ್ಡ್ ಇದೆ ಎಂದು ಹೇಳಬಹುದು.

ಹಾಗೆ ಇಲ್ಲಿ ಸಣ್ಣ ಪುಟ್ಟ ಹೂ ಗಿಡ ಮರಗಳನ್ನು ನಾವು ಕಾಣಬಹುದು.

ಇದು ಒಂದು ಕಟ್ಟಿಗೆಯಿಂದ ಮಾಡಿದಂತ ಸೋಫಾ ಗಳು ಎಂದು ಹೇಳಬಹುದು.

ಇದು ಒಂದು ಫ್ಯಾಕ್ಟರಿಯ ಕೆಲಸವೆಂದು ಹೇಳಬವುದು.

ಇದರ ಮುಂಭಾಗದಲ್ಲಿ ಒಂದು ಡೀಸೆಲ್ ಕ್ಯಾನನ್ನು ನಾವು ಕಾಣಬಹುದು.

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದು ಒಂದು ಕಿ ಶಾಪ್ ಅಂಗಡಿಯಾಗಿದೆ.

ಇದರಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದು.

ಹಾಗೆ ಈ ಕೀ ಶಾಪ್ ಅಂಗಡಿಯು ದೊಡ್ಡದಾದ ಬ್ಯಾನರ್ ಅನ್ನು ಒಳಗೊಂಡಿ--

ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆಯೇ ಈ ಕಟಿಂಗ್ ಶಾಪಿ ನಲ್ಲಿ ಹಲವಾರು ರೀತಿಯಾದ ಡಿಸೈನ್ ಗಳನ್ನು ಮಾಡಿದ್ದಾರೆ ಎಂದು ಹೇಳಬಹುದು.

ಇದರಲ್ಲಿ ಬಟ್ಟೆಗಳನ್ನು ವಿದ್ಯಾರ್ಥಿಗೆ ಕೊಡುವ ದೃಶ್ಯವನ್ನು ನಾವು ಕಾಣಬೋದು.

ಇಲ್ಲಿ ಇವುಗಳನ್ನು ಒಂದು ದೊಡ್ಡದಾದ ಒಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಇದರಲ್ಲಿ ಹಲವಾರು ರೀತಿಯಾದ ದೇವರ ಗೊಂಬೆಗಳನ್ನು ನಾವು ಕಾಣಬ --

ಹಾಗೆ ಇದರಲ್ಲಿ ಚೇರ್ ಗಳನ್ನು ಅಳವಡಿಸಿದ್ದಾ--

ಹಾಗೆ ಈ ಪುಸ್ತಕಗಳನ್ನು ಸಾಲಿನಂತೆ ಜೋಡಿಸಿದ್ದಾರೆ.

ಹಾಗೆ ಇದು ದೊಡ್ಡದಾದ ಜಿಮ್ ಪ್ರಾಕ್ಟೀಸ್ ರೂಮ್ ಒಳಗೊಂಡಿದ್ದು ಇವು ಕರಿ ಬಣ್ಣದ ಆಕಾರದಲ್ಲಿದೆ ಎಂದು ಹೇಳಬಹುದು.

ಇದರಲ್ಲಿ ಒಂದು ಬೈಕಿನ ಸಾಮಾನನ್ನು ಹೊಸು ಹುಚ್ಚಿ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ದಂಡೆಯಲ್ಲಿ ದೊಡ್ಡದಾದ ಕಲ್ಲುಗಳನ್ನು ಅಳವಡಿಸಿದ್ದಾರೆ ಬಟ್ಟೆ ಒಗೆಯಲು ಎಂದು ಹೇಳಬಹುದು.

ಅದರ ಮುಂದೆ ಒಂದು ಮೌಸ್ ಅನ್ನು ಕಾಣಬೋ--

ಇದರ ಬಾಜು ಒಂದು ಸಣ್ಣದಾದ ಶಸಿ ಮರವನ್ನು ಅಳವಡಿಸಿದ್ದಾರೆ.

ಅವುಗಳು ಕರಿ ಬಣ್ಣದ ಆಕಾರದಲ್ಲಿ ಇದ್ದಾವೆ ಎಂದು ಹೇಳಬಹುದು.

ಹಾಗೆ ಇದು ಕೆಂಪನೆ ಎಂಜಿನ್ ಅನ್ನು ಹೊಂದಿದೆ.

ಹಾಗೆ ಇದರಲ್ಲಿ ಒಳಗಡೆ ಸಣ್ಣ ಪುಟ್ಟ ಗಿಡಮರಗಳು ಕಾಣುತ್ತವೆ ಎಂದು ಹೇಳಬಹುದು.

ಹಾಗೆ ಹೊರಗಡೆ ಗೋಡೆ ಮೇಲೆ ಗೊಂಬೆ ಚಿತ್ರವನ್ನು ಬಿಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರ ಮುಂದೆ ಇದು ನೋಡಲು ತುಂಬಾ ಇದ್ದು ಇದು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಅದರಲ್ಲಿ ಒಂದು ಗಾಲಿ ಕಾಣುತ್ತಿಲ್ಲ ಎಂದು ಹೇಳಬಹುದು ಹಾಗೆ ಕಾರಿನಲ್ಲಿ ಒಬ್ಬ ವ್ಯಕ್ತಿ ಕುಂತಿರುವ ದೃಶ್ಯವನ್ನು ಕಾಣಬೋದು.

ಇದರಲ್ಲಿ ಹಲವಾರು ರೀತಿಯಾದ ಪುರುಷರು ಮತ್ತು ಇಬ್ಬ ಮೂವರು ಮಹಿಳೆಯರು ಮತ್ತು ಒಬ್ಬ ವ್ಯಕ್ತಿ ಇದ್ದಾನೆ ಒಂದು ಮಗುವಿದೆ ಎಂದು ಹೇಳಬಹುದು.

ಇದು ಒಂದು ಬಯಲು ಸೀಮೆಯ ವಾತಾವರಣದಲ್ಲಿ ಕಂಡು ಬರುತ್ತದೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ಒಂದು ಲೈಟಿಂಗಿನ ವ್ಯವಸ್ಥೆಯನ್ನು ಕಾಣಬಹುದು.

ಹೂಗಳನ್ನು ಒಂದು ದೊಡ್ಡದಾದ ಒಂದು ಟೇಜಿನ ಮೇಲೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಈ ನವಿಲಿನ ಮುಂದೆ ದೊಡ್ಡದೊಡ್ಡದಾದ ಕಟ್ಟಿಗೆಯ ಕಂಬಗಳನ್ನು ನೆಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಮಕ್ಕಳ ಮುಂದೆ ಹಲವಾರು ರೀತಿಯಾದ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಳಬಹುದು.

ಇದರ ಮುಂಭಾಗದಲ್ಲಿ ಹಲವಾರು ರೀತಿಯಾದ ಬೈಕ್ ಗಳು ಮತ್ತು ಸೈಕಲ್ ಗಳು ನಿಂತಿದ್ದಾವೆ ಎಂದು ಹೇಳಬಹುದು.

ಇದು ಒಂದು ಮೆಕ್ಕೆಜೋಳ ಸುಡುವ ದೃಶ್ಯ ಎಂದು ಹೇಳಬಹುದು.

ಅದರಲ್ಲಿ ಮೆಕ್ಕೆಜೋಳವನ್ನು ಸುಳುದು ಇಟ್ಟಿದ್ದಾರೆ ಎಂದು ಹೇಳಬಹುದು.

ಈ ತಳಿ ನೋಡಲು ಅಚ್ಚ ಹಸಿರಿನಂತಿದೆ ಎಂದು ಹೇಳಬಹುದು.

ಇದರಲ್ಲಿ ಇಬ್ಬರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಬೆಡ್ ಶೀಟ್ ಗಳನ್ನು ನಾವು ಕಾಣಬಹು--

ಹಾಗೆ ಇದರಲ್ಲಿ ಕಂಟೆಂಟ್ ಇನ ವ್ಯವಸ್ಥೆ ಅನ್ನು ಒಳಗೊಂಡಿ--

ಹೀಗೆ ಹಲವಾರು ರೀತಿಯಾದ ಆರ್_ಕೆ_ಜಿ ಬನಿಯಾನ್ಗಳು ಮತ್ತು ಚಡ್ಡಿಗಳು ಸಿಗುತ್ತವೆ ಎಂದು ಹೇಳಬಹುದು.